ನಿತ್ ಕೇಶಿಂದ ಫೋಟೋ ತೊಕೊಂಡು ಮಾಡಕೊಂಡ್ ಬರಿ ಈಗೇನ್ ಮೊಬೈಲ ಬಂದ್ವ್ ಮೊಬೈಲ ಬಂದ್ ಏನ್ ಎಲ್ಲಾವನ್ ಏನ್ ಕೆಡಸ್ತಾವೊ ಏನ್ ಮಾಡತ್ತವೋ ಏನ್ ಗೊತ್ತೇ ಆಗಲ್ಲಾ ನೋಡ್ .

ಎಲ್ಲಾ ತರ ಮಾಡಿರತರ್ ನೋಡ್ರಿ ಏನ್ ಎಲ್ಲಾ ಈದ್ ಒಂದೇ ಶೀಟ್ ಅಲ್ಲಾಎಲ್ಲಾ ತರ ಶೀಟ್ ಹತ್ತಲೇಬೇಕು ಚಂದ್ ಅದ್ ತಿಲಕ್ ಮಾಡ್ಲಿಕ್ ಹುಡುಗ್ರಿಗೆ.

ಏನ್ ನೀರ್ ರೀ ಏನ್ ಇದು ರಿ ಅದು ಮಳಗಾಲದಲ್ಲಿ ಹೋಗಿದೀವಿ ಬಾರಿ ಬ್ರಿಜ್ ಈದ್--

ಬ್ರಿಡ್ಜಿನ ದಂಡಿಗ ಬಿದ್ರ ಅಂಜಿಕ್ ಬರ್ತತಿ ನೋಡ್ರಿ ಅಟ್ಟ ನೀರ್ ಇದು ನೋಡಿದ್ರೆ.

ಎಲ್ಲಾ ತರ ಬುಕ್ ಸಿಗತ್ವ್ ನೋಡ್ರಿ ಚಲೋ ನೋಡ್ರಿ ಎಲ್ಲಾ ಮಾಡಕೊಂಡ್ರೆ ಎಲ್ಲಾ ಹೋದ್ರೆ ಚಲೊನ್ ಇರತ್ವ್ ರಿ.

ಎಲ್ಲಾ ಅವ್ರಿಗೆಲ್ಲಾ ಉಪಯೋಗ ಅದ್ ಪಾ ಐಡಿಯಾ ಅದ್ ಎಲ್ಲಾ ಶಿಸ್ತ ಮಾಡತರ್ ನೋಡ್ರಿ ಹಾಲ್ ಕೊಡತ್ವ್ ಮೂರ್ ಮೂರ್ ಲೀಟರ್ ಎರಡ್ ಎರಡ್ ಲೀಟರ್ ಹಾಲ್ ಕೊಡತ್ತರ್ ಹಾಕತ್ತರ್ ಮನೆಗ್ ಉಣೊದು ಮಾಡೋದು ಹಳ್ಳಿಕಡೆಯವ್ರ್ ಕೊಂಡಿ ತೋಲ್ಡ್ ತುಪ್ಪ ಮಸ್ತ ಇರತ್ತದ್ ನೋಡ್ರಿ.